ಹಿಂದ ಗೋಡೆ ಮೇಲೆ ಬಲೂನ್ ಗಳದವು.

ಬಲ್ಲೋನು ಕೇಸರಿ ಬಿಳಿ ಹಸಿರು ಬಣ್ಣವ ಅದವು.

ಅ ಗಿಡ ಸಸಿಗಳನ್ನು ಹಿಡ್ ಕೊಂಡಾರ.

ಅ ಫಸ್ಟ್ ಗೆ ನೀಲಿ ಕಲರ್ ಚಾಕಲೇಟ್ ಕಲರ್ ಬಿಳೆ ಕಲರ್ ಅದವು.

ಇದು ಒಂದು ದೊಡ್ಡ ಬೇಕರಿ ಐತಿ.

ಆ ಸ್ವೀಟ್ಸ್ ತೊಗಳಕತ್ತಾರ ಜನಾ.

ಹಾಗೆ ಜೀಸಸ್ ಕಿಸ್ಸ್ ನಾ ಫೋಟೋ ಕೆಳಗ ಕಲ್ಲಿಂದ್ ಡಿಸೈನ್ ಐತಿ.

ಎರಡು ಮಂದಿ ಕಾಂಕ್ರೆಟ್ ಮಿಕ್ಸ್ ಮಾಡಕತ್ತಾರ.

ಈ ಅಂಗಡಿ ಹೆಸರು ಕ್ವಿಕ್ ಲಾಂಡ್ರಿ .

ಯಾವುದೋ ಒಂದು ಬಿಳೆ ಕಲರ್ ಮಷೀನ್ ಇದೆ.

ಆ- ಎಲ್_ಇ_ಡಿ ಲೈಟ್ ಹತ್ತ್ಯಾವು.

ಇದು ಒಂದು ರೈಲ್ವೆ ಸ್ಟೇಷನ್ ಐತೆ ರೈಲ್ವೆ ಸ್ಟೇಷನ್ ನಾಗ ಸ್ವಲ್ಪನಾ ಜನ ಅದರ.

ಆ ರೈಲ್ವೆ ಟ್ರ್ಯಾಕ್ ಮೇಲೆ ಯಾವುದೇ ಜನರಿಲ್ಲ.

ಕಾಂಪೌಂಡ್ ಇಂದ ಆಚ್ ಕಡೆ ಒಂದು ಬಿಲ್ಡಿಂಗ್ ಐತಿ.

ಆರ್ಟ್ ಟಾಪ್ ಮಾಡೋ ಇದು ಅದ ಒಬ್ಬ ಹುಡುಗ ಕೂತ್ಕೊಂಡಾನ.

ಇದು ಹಿಂದುಸ್ತಾನ್ ಪೆಟ್ರೋಲಿಯಂ ಕಂಪನಿಯ ಪೆಟ್ರೋಲ್ ಬಂಕ್ ಐತೆ ಇಲ್--

ಒಂದು ಕಟ್ ಮಾಹಿತಿ ಅವುಗಳು ಪೆಟ್ರೋಲ್ ಹಾಕ್ಸುಲೋಕ್ ಕುಂತವು.

ಆಚೆ ಚಿಕ್ಕ ಚಿಕ್ಕ ಫಿಲ್ಲಾರ್ ಹಾಕ್ಯಾರ.

ಈ ಅಂಗಡಿ ಮಗ್ಗಲ್ದಾಗ ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಸಂಘ ಐತಿ.

ಮಗ್ಗಲ್ದಾಗ ಒಂದು ಅಂಗಡಿ ಐತಿ ಖಾರ ಮಸಾಲಾ ಅಂಗಡಿ ಅಂತ್ ಹೇಳಿ.

ಸಾಂಗ್ ಪ್ಲೇ ಮಾಡಕ ಲ್ಯಾಪ್ಟಾಪ್ ಅನ್ ಯೂಸ್ ಮಾಡ್ಯಾರ.

ಅಂಡರ್ ಬ್ರಿಜ್ಜಿನ ಕೆಳಗೆ ಸಣ್ಣ ಸಣ್ಣ ಅಂಗಡಿಗಳಿವೆ ವ್ಯಾಪಾರವನ್ನ ಮಾಡಾಕಂತಾರ.

ಜನರು ಹುಲ್ಲಿನ ಮ್ಯಾಗ್ ಕುತ್ಕೊಂಡು ಆಟ ನೋಡಾಕತ್ತಾರ.

ಇದು ರೆಸ್ಟೋರೆಂಟ್ ನ ಕೌಂಟರ್ --

ಟೇಬಲ್ ಮ್ಯಾಗ ಒಂದು ಕುಂಡ ಇಟ-ಇಟ್ಟಾರ ಇವ್ರು--

ವಾಲಿಬಾಲ್ ಶಟಲ್ಕಾಕ್ ಶಟಲ್ ಬ್ಯಾರ್ಲ್ ಟೀ ಶರ್ಟ್ ನೆಟ್ ಅದಾವು.

ಇಲ್ಲೇ ಯೂನಿಯನ್ ಬ್ಯಾಂಕ್ ಇಂದ ಎ_ಟಿ_ಎಂ ಐತಿ.

ಎ_ಟಿ_ಎಂ ಮುಂದ ಸುಮಾರು ಸ್ಕೂಟಿ ಬೈಕ್ ಅದವು.

ಮೇಲೆ ಎ_ಟಿ_ಎಂ ನ ರೆಡ್ ಕಲರ್ ಬೋರ್ಡ್ ಮೇಲೆ ಯೂನಿಯನ್ ಬ್ಯಾಂಕ್ ಎ_ಟಿ_ಎಂ ಅಂತ್ ಹೇಳಿ ಬರದಾರ.

ಇಲ್ಲಿ ಒಬ್ಬ ಹುಡುಗಿ ಫೊ ನೇಚರ್ ನೋಡಿಕೊಳ್ಳುತ್ತಾ ಫೋಟೋ ತೆಗೆಸಿಕೊಂಡಾಳ.

ಈ ನೀರು ಶುಭ್ರವಾಗಿ ಹರಾಗತ್ತವು ಸ್ವಚ್ಛದವು ನೀರು.

ಉಳಿದ ಸಣ್ ಸಣ್ಣವು ಬೇರೆ ಬೇರೆ ಐಟಂಗಳುದಾವು.

ಸಣ್ಣ ಸಣ್ಣು ಬಣ್ಣದ್ ಡಬ್ಬಿ ಅದವು.

ಈ ಅಂಗ್ಡಿ ಹೆಸರು ಚಾಂದ್ ಆಟೋ ಕನೆಕ್ಷನ್ ಅಂಡ್ ಜನರಲ್ ಸ್ಟೋರ್ ಅಂತ್ ಐತಿ.

ಇದು ಒಂದು ದೊಡ್ಡ ಹಾಲ್ ಅ--

ಕಾಳುಗಳು ಅದಾವು ಬೆಲ್ಲ ಎಣ್ಣಿ ಹೀಗೆ ತಿನ್ನುವಂತಹ ವಿವಿಧ ಸಾಮಾನುಗಳದವು.

ಮೇಲೆ ಎರಡು ಲೈಟು ಗ- ಎಲ್_ಇ_ಡಿ ಲೈಟ್ ಗಳು ಆನ್ ಅದವು.

ಇದು ಒಂದು ಹಳೇದು ಗ್ಯಾರೇಜ್ ಐತಿ.

ಈ ಬಾಗಿಲುಗ್ ಮಗ್ಗಲ್ದಾಗ ನಾಲ್ಕೈದು ಚೇರ್ ಗಳನ್ನ ಒಂದರ ಮೇಲೊಂದು ಹಾಕ್ಯಾರ.

ಈ ಹಿಂದೆ ಬೋರ್ಡ್ನಾಗ ರೈಡರ್ ಅಂತ ಹೇಳಿ ಬರ್ದಾರ.